English ಉ ಹೋ, ನಂದು hatest subject ಅದು.

Fifty ಯಾ ನಾಳೆ ಒಂದ್ ದಿನ ರಜೆ copy ಚೀಟಿ ready ಮಾಡಿ ತೊಂದ್ರೆ ಇಲ್ಲ.

ಅದೂ Wednesday ಯಾ ಅಂತ, ಹೌದು Wednesday . Wednesday ಯಾ ಅವಾಗ್ ಸುಮಾರ್ ದಿನ ಉಂಟಲ್ವಾ.

Maths, Science, English ಎಲ್ಲಾ.

ಅಲ್ಲ ಹಾಗೆಂತ ಅಲ್ಲ main ಅದೆ Maths, Science ಎರಡು. ಹೋ ನನ್ಗು ಅದೆ ನನ್ಗೆ ತಲೆನೆ ಹೋಗುದಿಲ್ಲ ತಲೆಗೆ ಹತ್ತುದಿಲ್ಲ ಅದು.

ಎಷ್ಟು ಓದಿದ್ರು ಇಲ್ಲ ತಲೆಗೆ ಹತ್ತುದೆ ಇಲ್ಲ ಅದು ಎಷ್ಟು ಕಷ್ಟ ಉಂಟು ಗೊತ್ತಾ? ಅದು formula ಅಂತೆ CO CO plus ಅಂತೆ, sodium bicarbonate ಅಂತೆ, ಇದು x square ಅಂತೆ, b square ಅಂತೆ.

ಅಲ್ಲ actually ನಮ್ಗೆಲ್ಲ ಅದೆಲ್ಲ ಬೇಕಾ ನೀವೆ ಆಲೋಚನೆ ಮಾಡಿ .

ಅಲ್ಲ ಹೌದು, ನಮ್ಗೆ ಅವ್ರಿಗೊಂದು ಕೂಡಿಸು ಕಳೆ ಒಂದ್ ಒಂದು plus ಒಂದು ಎಷ್ಟು ಅದೆಲ್ಲ.

ನಿಜ ಹೇಳುದಂದ್ರೆ ನಮ್ಮ Maths sir ಗೆ ಏನೂ ಗೊತ್ತೇ ಇಲ್ಲ ಅವರು ಸರಿ ಕಟ್ Maths ಮಾಡುದೇ ಇಲ್ಲ ಅವ್ರು.

ಅವ್ರಿಗೆ ಗೊತ್ತಿಲ್ಲ ಅವ್ರು ಅವ್ರಿಗೆ ಸಮೇತ confusion ಆಗ್ತದೆ.

ಮತ್ತೆ ಉತ್ತರವನ್ನು ನಮ್ಮತ್ರ ಕೇಳ್ತಾರೆ ಎಂತ ಹೇಳುದು ಅಲ್ವ.

ಅದೆ ಓದ್ಬೇಕು ಉದಾಸೀನ ಆಗ್ತಾದೆ book ನೋಡುವಾಗ ನಿದ್ದೆ ಬರ್ತದೆ.

ಹೋ ನನ್ಗು same book ಉ ನೋಡಿದ್ರೆ ಸಾಕು ನಿದ್ರೆ ಬರ್ತದೆ.

ಎಷ್ಟು ಉಂಟು ಇನ್ನು ಓದ್ಲಿಕ್ಕೆ ಇನ್ನು ಸ್ವಲ್ಪ ಉಂಟಾ ಜಾಸ್ತಿ ಉಂಟಾ.

ತುಂಬ ಉಂಟಾ? ಎಷ್ಟು mark ದ್ದು ಎಂಬತ್ತಾ ಐವತ್ತಾ?

ಎಂತ ಇನ್ನು ಚೀಟಿ ಮಾಡ್ಬೇಕು ಅಷ್ಟೆ copy ಮಾಡ್ಲಿಕ್ಕೆ.

Copy ಚೀಟಿ ready ಮಾಡಿ ಹೇಳ್ತೇನೆ ನಾನ್ ಹೇಳ್ತೇನಲ್ಲ ನಾನು ಅದನ್ನೇ ಮಾಡ್ತಿದ್ದು pass ಆಗ್ತಿದದ್ದು ನೀವ್ಸ ಅದನ್ನೇ ಮಾಡಿ ಕಿಸೆ ಅಲ್ಲೆಲ್ಲ ಇಡಿ ಹೇಳ್ತೇನೆ ಆಗುದಿಲ್ವ.

ಇಲ್ಲದ್ರೆ ಒಂದ್ ಒಂದು ಚೀಟಿ ಅಲ್ಲಿ ಒಂದೊಂದು question ಬರೀತಾ ಹೋಗಿ ಮತ್ತೆ ಅದನ್ನೇ ಕೊಟ್ಟ್ರೆ ಆಯ್ತು.

ನನ್ಗೆ ಅದೇ ತಲೆ ಬಿಸಿ ಆಗ್ತಾ ಉಂಟು ಗಣಿತ ಹತ್ತುದೇ ಇಲ್ಲ ತಲೆಗೆ ಎಂತ ಮಾಡಿದ್ರುಸ ಇಲ್ಲ ತಲೆಗೆ ಹತ್ತುದೇ ಇಲ್ಲ.

ಆ science experiment ಮಾಡ್ತಾರೆ ಎಂತ ಅಂತ ಹೇಳಿ ನಮ್ಗೆ ಅರ್ಥನೇ ಆಗುದಿಲ್ಲ ಅದು. ಅದು ಅ~ ಅದು sodium bicarbonate ಹಾಕ್ತರಂತೆ ಒಂದ್ರಲ್ಲಿ ಇನ್ನೊಂದ್ sodium oxide ಹಾಕ್ತರಂತೆ ಹಾಕ್ತಾರೆ ಅವ್ರೆ ಮಾಡ್ತಾರೆ ಎಂತ ಮಾಡ್ತಾರಾ.

ನಾನ್ ಅಂದ್ಕೊಳ್ತೇನೆ ಕೆಲವೊಂದ್ ಸಲ ಇವ್ರು ಏನ್ ಮಾಡ್ತಾ ಇದ್ದಾರೆ ಇವ್ರೇನ್ juice ಏನಾದ್ರು ಮಾಡ್ತಾ ಇದ್ದಾರಾ ನಮ್ಗೆ ಕೊಡ್ತಾ ಇಲ್ಲ ಅಲ್ಲ ಅಂತ .

ಹಾಗೆ ಅಂದ್ಕೊಳುದ್ ನಾನು ಹೌದ್ ನಂಗೀಗ ಅದು ಈಗ ನನ್ಗೆ ತಲೆಗೆ ಹೋಗ್ತಾ ಉಂಟು ಅದು sodium bicarbonate ಅಂದ್ರೆ ಅದು formula ಆ ರೀತಿ ಅಂತ.

ಎಲ್ರು serious ಆಗಿ ಓದ್ತಾ ಇದ್ದಾರೆ ನಮ್ಮ friends exam ಗೆ ನಾವೇ ಇಲ್ಲಿ ಸಸಾರ ಮಾಡ್ತಾ ಇದ್ದೇವೆ.

ಅಲ್ಲ ಅವ್ರಿಗಿಂತ ಜಾಸ್ತಿ ತೆಗೀವ marks .

ಓದಿದ್ದು marks ಕೊಡ್ಲೆ ಇಲ್ಲ ಅವ್ರು.

First ಮಾತ್ರ ಸುಲಭ ಇರ್ತದೆ exam ಅಲ್ಲಿ ಎಂತಸ ಹೇಳಿ ನೀವು ಆದ್ರೆ answer ಮಾತ್ರ ಕಷ್ಟ.

ಛೆ ಅಲ್ಲಾ ಹೌದು.

ಅಲ್ಲಾ ಹೌದು ಹೌದು ಸ್ವಲ್ಪ ಓದುವ ನಾಡ್ದು exam ಅಲ್ಲ.

Hello ವರುಣ್ hai

ನಮಸ್ಥೆ ಹಾ ಗೊತ್ತಾಯ್ತು, ಹೇಳು, ಹೇಗಿದ್ದೀ? ಹ, ನಾವ್ ಹುಷಾರಿದ್ದೇವೆ . ನಾನ್ಸ ಆರಾಮ್, ತುಂಬ ಟೈಮಾಯ್ತು. ಹೌದು ತುಂಬ ಟೈಮಾದ ನಂತ್ರ ಎಲ್ಲರನ್ನು ಒಟ್ಟುಗೂಡಿಸುವ ಅಂತ ಒಂದು ಫೋನ್ ಮಾಡಿದ್ದು. ಹಾಗೆಯಾ

ಓ ಮತ್ತೇ.

ಹೌದಾ ನಾನ್ ಉಡ್ಪಿಯಲ್ಲಿದ್ದೇನೆ, ಉಡ್ಪಿಯಲ್ಲಿ work ನೀನು. ಹಾ ನಾನ್ಸ ವರ್ಕಿಗೋಗ್ತಾ ಇದ್ದೇನೆ ಈಗ. ಹೌದಾ ಅಹ್ ನಿನ್ಗೆ ಹೇಗಾಗ್ತದೆ work . ಅಹ್ Okay okay ಆಗ್ತದೆ. ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ? ಮನೆಲೆಲ್ಲ ಆರಾಮ್ ನಿಮ್ದು ಮನೆಯಲ್ಲಿ?

ಮತ್ತೆ ಎಂತ ವಿಷಯ ಗೊತ್ತಾ? ನಾಡಿದ್ದು ಒಂದು ಶನಿವಾರ, ಆದಿತ್ಯವಾರ trip ಹೋಗುವ ಅಂತ ಪ್ಲಾನಲ್ಲಿದ್ದೀವಿ ಈಗ. ಹೌದಾ ಕಾಲೇಜಿನವ್ರಾ? ಹೌದೌದು. ಅಹ್ ಕಾಲ್ ಎಲ್ಲ ಶಾಲೆಯವರೇ ನಮ್ಮ ಕಾಲೇಜ್ನವರೆಲ್ಲ ಹೋಗಿ , ಹೋಗುವಾಂತ plan ಮಾಡಿದ್ದೇವೆ

ಶನಿವಾರ, ಶನಿವಾರ ಆದಿತ್ಯವಾರ ಹೋಗುವ ಅಂತ.

ಎಲ್ಲರಿಗೆ ರಜೆ ಇರ್ತದಲ್ಲ ಕೆಲವರಿಗೆ ಆದಿತ್ಯವಾರ ರಜೆ ಇರ್ತದೆ.

ಎಲ್ಲರಿಗೆ ರಜೆ ಇರತದೇ ಹಾ, ಅದಾದ್ರೆ ಹಾಕ್ಬೋದಲ್ವಾ ಹಾಸನ ಆಚೆ ಎಲ್ಲ.

ಬೆಟ್ಟಗು, ಬೆಟ್ಟಗಾಡಿರುವ ಪ್ರದೇಶದಲ್ಲಿ ಹೋಗುವ ಒಂದು plan ಲ್ಲಿದ್ದೇವೆ. ಹೋಗ್ವ, ಹೋಗ್ವ ಎಲ್ಲ ಹೇಗೆ ಗ್ರೂಪ್ ಎಂತ ಮಾಡುದಾ ವಾಟ್ಸಪ್ಪಿಂದು? ಅದು, WhatsApp group ಮಾಡ್ಬೇಕು.

ಮತ್ತೆ ಅದೆ ನಿಮ್ಮದು ಯಾವ್ದಾದ್ರು place ಹೇಳುದಿದ್ರೆ ಹೇಳ್ಬೋದು ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ place ದ್ರೆ, ಹಾ, ಸರಿ.

ನಾನ್ ಕೇಳ್ತೇನೆ ಎಲ್ಲರತ್ರ ಒಮ್ಮೆ ಗ್ರೂಪಲ್ಲಿ. ಹೌದೌದು ನೀವೆಲ್ಲರು ಹುಡುಗಿಯರೊಟ್ಟಿಗೆ ಒಮ್ಮೆ ಕೇಳ್ ಹೇಳಿ. ಹಾ ಓಕೆ ಸರಿ place ಎಲ್ಲ ಸೆಲೆಕ್ಟ್ ಆಗಿದಾ. place ಈಗ ಸೆಲೆಕ್ಟ್ ಆಗ್ಲಿಲ್ಲ.

ಏ ಎರಡು ಮೂರು place ಆಯ್ಕೆ ಮಾಡಿ ಇಟ್ಟಿದ್ದಾರೆ. ಹೌದಾ.

ಅಹ ನಮ್ಮದು class ನವ್ರು ಮಾತ್ರ ಅಲ್ಲ? ಹೌದೌದು ನಮ್ಮ class ನವರು ಮಾತ್ರ.

ಎಲ್ಲರು ಎಷ್ಟ್ ಜನ ಬರ್ತಾರೆ ಅವರನ್ನೆಲ್ಲ ಕರ್ಕೋಂಡ್ ಹೋಗೋದು. ಹಾ ಹಾ okay ಹೌದಾ. ಕರ್ಕೊಂಡೆ ಹೋಗ್ಬೇಕಲ್ಲ ಎಷ್ಟು ಜನ ಬರ್ತಾರೆ, ಹೇಗೆ ಏನಂತ? ಹಾ ಹಾ ಅದೂ ಫಸ್ಟ್ ಎಲ್ಲರಿಗೆ ಒಂದು message ಹಾಕಿ, ಆಮೇಲೆ ಯಾರು interest ಉಂಟು ಅದೆಲ್ಲ ಗೊತ್ತಾಗ್ತದಲ್ಲ ಆಮೇಲೆ ಎಲ್ಲರತ್ರ ಒಂದು group ಮಾಡಿ ಎಲ್ಲರತ್ರ ಇದ್ಮಾಡಿದ್ರಾಯ್ತು ಮಾತಾಡಿದ್ರಾಯ್ತು.